ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇರುವುದು ನೋಡಬಹುದು.

ತುಂಬಾ ಜನರು ಪೆಟ್ರೋಲ್ ಹಾಕಿಸಿಕೊಳ್ಳಲು ಸಾಲಿನಲ್ಲಿ ನಿಂತಿದ್ದಾರೆ.

ದೂರದಲ್ಲಿ ಒಂದು ಆಟೋರಿಕ್ಷದ ಸುತ್ತ ಜನರು ನಿಂತಿದ್ದಾರೆ.

ವಿದ್ಯುತ್ ಕಂಬ ತಂತಿಗಳು ಹಾಗು ಲೈಟ್ ಗಳು ಇವೆ.

ಜನರು ಗುಂಪು ಗುಂಪಾಗಿ ಕುಳಿತಿರುವುದನ್ನು ನೋಡಬಹುದು.

ಶ್ರೀ ಶಾರದಾ ಸ್ಟೋರ್ಸ್ ಎಂದು ಬರೆದು ಅಡುಗೆ ಎಣ್ಣೆಯ ಜಾಹಿರಾತು ಇರುವ ಬೋರ್ಡ್ ಇದೆ.

ಮೆಟ್ಟಿಲುಗಳು ಇವೆ ಹಾಗೂ ಒಂದು ಡ್ರಮ್ ಇದೆ.

ನಂದಿನಿ ಹಾಲು ಮತ್ತು ಸಿಹಿ ತಿಂಡೀಗಳ ಜಾಹೀರಾತು ಇದೆ.

ಕಾಲು ದಾರಿ ಪಕ್ಕದಲ್ಲಿ ಚಿಕ್ಕ ಮಣ್ಣಿನ ಗುಡ್ಡೆ ಕಾಣಿಸುತ್ತಿದೆ.

ಇಲ್ಲಿ ಒಂದು ಸುಂದರವಾದ ಉದ್ಯಾನವನವನ್ನು ನೋಡಬಹುದು.

ಕಟ್ಟಡದ ನೆಲಮಹಡಿಯಲ್ಲಿ ಒಂದು ಅಂಗಡಿ ಇದೆ.

ಅಂಗಡಿಗೆ ಧನಲಕ್ಷ್ಮಿ ಭಂಡಾರ್ ಎಂಬ ಹೆಸರಿನ ಬೋರ್ಡ ಇದೆ.

ಸಂಪಿಗೆ ರಸ್ತೆಗೆ ಹೋಗಲು ದಾರಿ ತೋರಿಸುವ ಬೋರ್ಡ್ ಇದೆ.

ಇಲ್ಲಿ ನಾಲ್ಕು ಕಾರು ಇದೆ ಮತ್ತು ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ದೂರದಲ್ಲಿ ಯೂನಿಟ್ ಮೂರು ಎಂಬ ಗೋಡೌನ್ ಕಾಣಿಸುತ್ತಿದೆ.

ದೂರದಲ್ಲಿ ಒಂದು ಚಿಕ್ಕ ಅಂಗಡಿ ಕಾಣಿಸುತ್ತಿದೆ.

ಇಲ್ಲಿ ಒಂದು ಹಳೆ ಕಚೇರಿಯಂತೆ ಕಾಣಿಸುತ್ತಿದೆ.

ಒಂದು ಮೂಲೆಯಲ್ಲಿ ಸಿ_ಸಿ_ಟಿ_ವಿ ಕ್ಯಾಮೆರಾ ಇದೆ.

ಇಲ್ಲಿ ಒಂದು ತಿನಿಸಿನ ಅಂಗಡಿಯಂತೆ ಕಾಣಿಸುತ್ತಿದೆ.

ಶೆಲ್ಫಿ ನ ಮೇಲೆ ಸುಮಾರು ಉಡುಗೊರೆಯ ಡಬ್ಬ ಇದೆ.

ಅಲಂಕಾರಿಕ ಲೈಟುಗಳನ್ನು ಅಂಗಡಿಯ ಚಾವಣಿಗೆ ಹಾಕಿದ್ದಾರೆ.

ಇಲ್ಲಿ ಒಂದು ಹಳೇ ಶಾಲೆಯ ಕಟ್ಟಡವಿದೆ

ಒಂದು ಮರದ ಶೇಲ್ಫ್ ಇನ ಮೇಲೆ ದೇವರ ಚಿತ್ರವನ್ನು ಪೂಜಿಸಿ ಇಟ್ಟಿದ್ದಾರೆ.

ಹೂವಿನ ಹಾರ ಮಾವಿನ ಸೊಪ್ಪಿನ ತೋರಣ ಬಾಳೆ ಕಂಬ ಹಾಗು ಲೈಟುಗಳಿಂದ ಅಲಂಕರಿಸಿದ್ದಾರೆ.

ಗಣೇಶ್ ಬಂಡಾರ್ ಎಂದು ಬೋರ್ಡಿನ ಮೇಲೆ ಬರೆದಿದೆ.

ಹಸಿರು ಬಣ್ಣದ ಬೇಲಿಯನ್ನು ಹಾಕಿರುವುದು ನೋಡಬಹುದು.

ಕಟ್ಟಡದ ಬಾಗಿಲಿನ ಮುಂದೆ ಸುರಕ್ಷತೆಗಾಗಿ ಬ್ಯಾರಿಕೆಡ್ ರೀತಿ ಇಟ್ಟಿದ್ದಾರೆ.

ಕೆರೆಯ ಸುತ್ತ ಗಿಡ ಹಾಗು ಮರಗಳು ಇವೆ.

ತಳ್ಳುವ ಗಾಡಿಯ ಮೇಲೆ ಒಂದು ಬುಟ್ಟಿ ಇದೆ.

ಒಂದು ಮೇಜಿನ ಮೇಲೆ ಹೋಟೆಲ್ ಹೆಸರು ಇದೆ ಮತ್ತೊಂದು ಮೇಜಿನ ಮೇಲೆ ಮೀನಿನ ಅಂಗಡಿಯ ಹೆಸರು ಇದೆ.